ಎಷ್ಟೋ ತಪಸ್ವಿಗಳು ಇಲ್ಲಿ ತಪಸ್ಸು ಸ್ತುತಿ ಮಾಡ್ತಾರೆ. ಸುಗಂಧವಾದ ಗಾಳಿ ಬೀಸುತ್ತೆ ಆರೋಗ್ಯಕರ ಎಲ್ಲಾ ನಮಗೆ ಸಿಗುತ್ತೆ.

ಎಲ್ಲ ಅನುಕೂಲ ಆಗುತ್ತೆ ಇದು ಯಾವಾಗಾದರೂ ನಾವು ದುಡ್ಡು ಇಲ್ದಾಗ ಹಾಗೆ ಹೋಗ್ತಾಇರ್ತಿವಿ ಜೇಬ್ ಅಲ್ಲಿ ಈ ಟೈಮ್ ಕಾಡಿತಂದ್ರ ದುಡ್ಡು ಬಿಡ್ಸ್ಕೊಂಡು --

ಮೆಡಿಕಲ್ ಸ್ಟೋರೇಜ್ ನಾವು ಆಸ್ಪತ್ರೆ ಗೆ ಹೋದಾಗ ಔಷದಿ ಸಂಗ್ರಹ ಮಾಡ ತಗೊಂಡು ಹೋಗ್ತಿವಿ ಇಲ್ಲಿ ಅಪೋಲೋ ಫಾರ್ಮಸಿ ಇದು--

ಇದೊಂದು ಐತಿಹಾಸಿಕ ಸ್ಥಳ ಕವಳ ಮಹಲ್ ಅಂತಾರೆ ಇದಕ್ಕೆ.

ಆಮೇಲೆ ಇಲ್ಲಿ ಆನೆ ಸಾಲು ಒಂಟಿ ಸಾಲು ಓಹ್ಹ್ಹ್ ಒಂದು ಎಲ್ಲ ಐತ್ತೆ ಐತಿಹಾಸಿಕ ಸ್ಥಳ ಆಗಿ ಎಲ್ಲ ಚೆನ್ನಾಗಿ ಇದೆ ನೋಡೋಕ್ಕೆ.

ಇದು ಗುಹೆ ಇದು ಸುತ್ತಮುತ್ತಲು ಎಲ್ಲಿ ಕಾಡನಿ ಪ್ರದೇಶ ಗುಡ್ಡ ಗಾಡು--

ದೇಹಕ್ಕೆ ಸಂಬಂಧ ಪಟ್ಟ ಏನೇ ಇರಬಹುದು ಅವರಿಗೆ ಖಾಯಿಲೆಗಳು ಅಲ್ಲಿಗೆ ವಾಸಿಯಾಗ್--

ಒಂಥರಾ ಶಿವಮೊಗ್ಗದಿಂದ ನೋಡಿದ್ರೆ ವೀಕ್ಷಣೆ ಮಾಡ್ತಿರ್ತಾರೆ ಟೂರಿಜಮ್ ಇದು.